ಆ ನಾನೀಗ ಗೊತ್ತಿರೋಹಾಗೆ ಏನು ಕಷ್ಟ ಇಲ್ಲ ತ್ರೆಟನಿಂಗ್ಸ್ ಇಲ್ಲ ಅನ್ಸತ್ತೆ.

ಫ್ರೆಶ್ ಆಗಿದೆ ಕಾಲಿಫ್ಲವರ್ ಇದೆ ಅಲ್ಲಿ.

ಅಅ ಸೈನ್ಸ್ ಓದೋರಿಗೆ ಮೋಸ್ಟ ಪ್ರಾಬಬ್ಲಿ ಗೊತ್ತಿರತ್ತೆ ಏನ್ ಏನ್ ಇದು--

ಇದೆನ್ನೆಲ್ಲ ಯಾವಾಗ ಇಮಾಡ್ತಾರಂತ ಎಸ್ಪೆಸಿಅಲ್ಲ್ಯ್ ಬಯಾಲಜಿ ಒದ್ದವರಿಗೆಲ್ಲ ನೀಟ್ ಆಗಿ ಗೊತ್ತಿರತ್ತೆ.

ಈ ಮೀನ್ ಗಳೆನೆಲ್ಲಾ ನೋಡ್ವಾಗ ತುಂಬ ಫ್ರೆಶ್ ಆಗಿ ಅಂದ್ರೆ ಈಗ್ಲೇ ಎಲ್ಲ ಫ್ರೈ ಮಾಡಿ ತಿನ್ನನ ಅನ್ಸತ್ತೆ.

ಎದು ಇಲ್ಲಿಯೂ ಬಂದ್ಬಿಟ್ಟಿ ಫುಲ್ ವೆಜಿಟೇಬಲ್ಸ್ ಎ ಇದೆ. ಇಲ್ಲಿ ಏನೇನ್ ಇದೆ ಅಂದ್ರೆ ಬೆಂಡೆಕಾಯಿ ಇದೆ ಕ್ಯಾಪ್ಸಿಕಂ ಇದೆ ಕುಕುಂಬರ್ ಇದೆ.

ಅಲ್ಲಿ ಒಂದು ದೊಡ್ಡ ಕ್ಲಾಕ್ ತರ ಕ್ಲಾಕ್ ಇಟ್ಟಿದಾರೆ ದೊಡ್ಡ್ ಪಿಲ್ಲರ್ ಕಟ್ಟಿ ಅದ್ರೊಳಗೆ ಒಂದು ಕ್ಲಾಕ್ ಇಟ್ಟಿದ್ದಾರೆ.

ಗ್ರಾಸ್ ಇರತ್ತೆ ಟ್ರೀ ಇರತ್ತೆ ಚಿಕ್ ಚಿಕ್ಕು ಗಿಡಗಳ್ ಇರತ್ತೆ.